ಅಲ್ಲೊಂದು ಅಂಗಡಿ ಇದೆ ಅಲ್ಲಿ ಟೆನ್ನಿಸ್ ಆಡೋದು ಚಿತ್ರ ಹಾಕಿದರೆ.

ಹಿಂದಗಡೆ ಒಂದು ಗುಡಿ ಕಾಣಿಸ್ತಾ ಇದೆ ಹೈಟ್ ಅಲ್ಲಿ ಇಲ್ಲಿ ತುಂಬಾ ಮನುಷ್ಯ ಓಡಾಡುತ್ತಿದ್ದಾರೆ ಅವರು ನಿಂತಿದ್ದಾರೆ.

ಕೃಷ್ಣ ಕೊಡಲು ಹಿಡ್ಕೊಂಡು ಓದ್ತಾ ಇದ್ದಾನೆ ರಾಧಾಕೃಷ್ಣನ್ ಮೇಲೆ ಕೈ ಇಟ್ಟಿದ್ದಾಳೆರಾಧಾಕೃಷ್ಣನ್ ಮೇಲೆ ಕೈ ಇಟ್ಟಿದ್ದಾಳೆ ಕೃಷ್ಣ ತಲೆ ಮೇಲೆ ನವಿಲು ಪುಕ್ಕಟ್ಟಿದ್ದಾರೆ ನೀಲಿ ಬಣ್ಣ ಹಚ್ಚೋವ್ರೆ ಮರದ ಕೆಳಗಡೆ ಕೂತವ್ರೆ.

ನಡಬರ್ಕ್ ಒಂದು ಗೋಪುರದ್ ಥರ ಐತಿ ಸಣ್ಣದಾಗಿ ವೈಟ್ ಕಲರಲೇ ಸುತ್ತಲು ಲೇಟಿಂಗ್ಸ್ ಅವ.

ಮತ್ತೆ ಎಷ್ಟೋ ಜನ ಇಲ್ಲಿ ಆಟ ಆಡ್ತಿದಾರೆ ಒಬ್ಬರು ಅಜ್ಜ ಎದರೆ ಒಬ್ಬರೋ ರೆಡ್ ಕಲರ್ ಟಿ ಶರ್ಟ್ ಹಾಕೊಂಡಿದರೆ ಕಂಬ ಕಾಣುಸ್ತಿದೆ ಈ ಸೈಡ್ ವಾಕಿಂಗ್ ಮಾಡೋ ರೋಡ್ ಇದೆ ಬೇಲಿವಿನ್ ಗಿಡಗಳಾದವು ಒಲ್ಲ ಬಿಲ್ಡಿಂಗ್ಸ್ ಕಾನ್ಕಟ್ಟವು ಮನೆಗಳೆಲ್ಲ.

ಫುಲ್ ಹುಲ್ಲುಕುಂದ ಹೂವು ಚಾಕ್ಲೆಟ್ ಕಲರ್ ಗಿಡಗಳು ಸಣ್ಣ ಸಣ್ಣ ಅದವು ಫುಲ್ ಸಾಲುಕ ಸ್ಟ್ರೆಟಕ್ ಚೌಕಗದವು ಮತ್ತೆ ಕಂಬ ಐತಿ ಲೈಟಿಂಗ್ ದು .

ಈ ಚಿತ್ರದಲ್ಲಿ ದೊಡ್ ದೊಡ್ಡದಾಗಿ ಬಂಡೆಗಳು ಅದಾವು.

ಮುಂದ್ಗಡೆ ಕಲ್ಲಿದ್ದಾವೆ ಸಣ್ಣ ಸಣ್ಣ ಗಿಡಗಳಿದವೇ ಗಿಡಮರಗಳ ತುಂಡು ಬಿದ್ದಿದೆ ದೊಡ್ಡ ಗಿಡಗಳಿದಾವೆ ಫುಲ್ ಗಾರ್ಡನ್ ಇದೆ ದೊಡ್ಡದಾಗಿದೆ .

ಸಿಂಹ ಹೊಂಟ್ಟಿದೆ ಮತ್ತೆಅಲ್ಲಿ ಸಣ್ಣದ್ ಗುಡಿಸಲ್ ಟೈಪ್ ಹಾಕಿದ್ದಾರೆ ನೆರಳಿಗೆ ಇದೆಲ್ಲಾ ಸುತ್ತಲೂ ಕಾಂಪೌಂಡ್ ಕಟ್ಟಬಿಟ್ಟಿದ್ದರೆ ತಂತಿಲಿ ದೊಡ್ಡದಾಗಿ.

ಕೇಸರಿ ಕಲರ್ ಅದ ಮತ್ತೆ ಕೆಳಗಡೆನು ಆರೆಂಜ್ ಕಲರ್ ಪರ್ಪಲ್ ಕಲರ್ ಬಾವುಟ ಅದಾವು ಹಿಡ್ಕೊಂಡು ನಿಂತವ್ರೆ ಪಲ್ಲಕ್ಕಿ ಅನ್ನ ಎಷ್ಟೊಂದ್ ಜನ ನಿಂತವರೇ ವೈಟ್ ಕಲರ್ ಬಟ್ಟೆ ಹಾಕೊಂಡು